ಇವಾಗ್ ಮಾಡುವೆ ಅಂದ್ರೆ ಈಗ ಈಗಿನ ಕಾಲದಲ್ಲಿ ಅಂದ್ರೆ ಬಹಳ ಒಂದೇ ದಿನದಲ್ಲೇ ಮದುವೆ ಮುಗ್ದು ಹೋಗುತ್ತೆ ಇಲ್ಲ ಒಂದು ದಿನ ಅಥವಾ ಎರಡು ದಿನ ನಡೆಯುತ್ತೆ ಆದ್ರೆ ಆ--

ಈಗ ಸ್ಕೂಲ್ ಗೆ ಪ್ರತಿಯೋಬ್ಬರ ಮಕ್ಕಳು ಸ್ಕೂಲ್ ಗೆ ಹೋಗ್ಬೇಕು ಅಂದ್ರೆ ಬಸ್ ಬೇಕೇ ಬೇಕು. ಇದರಿಂದ ಒಂದು ಸ್ಥಳದಿಂದ ಇನ್ನುಯೊಂದು ಸ್ಥಳಕ್ಕೆ ಒಬೊಬ್ಬರು ಒಂದೊಂದು ಊರ್ ಗಳಲ್ಲಿ ಸ್ಕೂಲ್ ಗಾಳೆ ಇರೋಲ್ಲ ಇದರಿಂದ ಬೇರೆ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ನಡ್ಕೊಂಡು ಹೋಗ್ಬೇಕು ಆಗ್ತತ್ತೆ ಹಾಂಗಾಗಿ ಬಸ್ಸೇ ಸೆ--

ಈಗ ಎಕ್ಸಿಬಿಷನ್ ಎಲ್ಲ ಬಂದವ ಇದರಿಂದ ಈ ಎಕ್ಸಿಬಿಷನ್ ಗೆ ರಜೆ ಸಮಯದಲ್ಲಿ ಮಕ್ಕಳನೆಲ್ಲ ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತಾರೆ ಇದರಿಂದ ಅವರಿಗೆ ಶಾಲೆಗೆ ಹೋಗ್ತಾರೆ ಅಲ್ಲೆಲ್ಲ ತುಂಬಾ ಒತ್ತಡ ಆಗಿರ್ತಾತ್ತಿ ಅದರಿಂದ ಈ ಎಕ್ಸಿಬಿಷನ್ ಗೆ ಕೋರಿಕೊಂಡು ಹೋಗೋದರಿಂದ ಮಕ್ಕಳಿಗೆ ಯಾವದೇ ರೀತಿ ತುಂಬಾ ಆಗೋಲ್ಲ ತುಂಬಾ ಫುಲ್ಲ್ ಫ್ರೀ ಆಗ್ತಾರೆ ಖುಷಿ ಆಗ್ತಾರೆ ಇದರಿಂದ ಅವರಿಗೆ ಅವರು ಬೆಳವಣಿಗೆ ಕೂಡ ಉತ್ತಮವಾಗಿ ಸಾಗಲು ಸಾಧ್ಯ ಆಗ್ತದ್ದೆ.

ಇದು ಜಲಮೂಲ ಆದ್ರೆ ಈಗಿನ ಕಾಲದಲ್ಲಿ ಕೆರೆಗಳು ತುಂಬಾ ಕಲುಷಿತ ವಗ್ತಾಇದ್ದವೇ ಯಾಕ್ ಅಂದ್ರೆ

ಹಳ್ಳಿಗಳಲ್ಲಿ ಗದ್ದೆಗಳು ತುಂಬಾ ಕಂಡು ಬರ್ತ್ತವೆ ಇದರಿಂದ ಹಳ್ಳಿ ತುಂಬಾ ಸ್ವಚ್ಛವಾಗಿ ತುಂಬಾ ಸುಂದರವಾಗಿ ಕಾಣ್ತಾತ್ತ. ಆದ್ರೆ ನಗರ ಪ್ರದೇಶಗಳಲ್ಲಿ ತುಂಬಾ ಕೈಕಾರಿಕೆಗಳಿಂದ ಕೂಡಿರ್ತತ್ತೆ ಅಲ್ಲಿನ ಜನರಿಗೆ ಕೈಕಾರಿಕೆಗಳಲ್ಲಿ ಉದ್ಯೋಗ ಸಿಕ್ತಾತ್ತೆ ಅದರಿಂದ ಅವರಿಗೆ ಅಲ್ಲಿ ಅವರು ಜೀವನ ಮಟ್ಟ ಸುಧಾರಿಸಬಹುದು. ಆದ್ರೆ ಹಳ್ಳಿಗಳಲ್ಲಿ ಗದ್ದೆಗಳಿಂದಲೇ ಅವರ ಜೀವನ ಮಟ್ಟ ಸುಧಾರಿಸಾಲು ಸಾಧ್ಯ.

ಇದರಿಂದ ನಮಗೆ ಮೊಬೈಲ್ ಫೋನ್ ಗಳು ಈಗ್ ಎಲ್ಲ ಜಾಸ್ತಿ ಆಗಿವೆ ಅಲ್ಲ ಅದರಿಂದ ಈ ಟವರ್ ಗಳು ಇರೋದರಿಂದನೇ ನಾವು ಮೊಬೈಲ್ಸ್ ನ ಯೂಸ್ ನ ಚೆನ್ನಾಗಿ ಮಾಡಬಹುದು ಮತ್ತೆ ಚೆನ್ನಾಗಿ ಟವರ್ ಸಿಕ್ತಾತ್ತೆ ಆದರೆ ಈಗಿನ ಕಾಲದಲ್ಲಿ ಈಗ ಜಾಸ್ತಿ ಆಗವೆ ಟವರ್ .